ಕರ್ನಾಟಕ ಬ್ಯಾಂಕ್ ಒಳಗೆ ನಾವು ಖಾತೆಯನ್ನು ಮಾಡಿಸುವುದರಿಂದ ಅಲ್ಲಿ--

ನಾವು ಈ ಚಿತ್ರದ್ಲಲಿ ಒಂದು ಮನೆಯನ್ನು ನೋಡುತ್ತಿದ್ದೇವೆ ಈ ಮನೆ ಬಹಳ ದೊಡ್ಡದಾಗಿದೆ ಮತ್ತ ಮನೆ ಮುಂದೆ ಸ್ವಲ್ಪ ಆಫಿಸ್ ರೂಮ್ ಇದಂಗ್ ಐತೆ.

ಈ ಆಫೀಸ್ ರೂಮ್ ಒಳಗಡೆ ಒಂದ ಎರ್ಡ್ ಮೂರೂ ಚೇರ್ಗ ಳು ಆದವು ಮೂರೂ ಕುರ್ಚಿ ಆದವು .

ನಾವು ಈ ಚಿತ್ರದೊಳಗ ಮೂರನ್ನು ನೋಡೋಕ್ ಹೊಂಥಿವಿ ಮೂರ್ ಅಂತ ಅಂದ್ರೆ ಇಲ್ಲಿ ಎಲ್ಲ ಸಾಮಗ್ರಿಗಳು ತಿಂಡಿ ತಿನಿಸುಗಎಲ್ಲ ಇರ್ತಾವ ಮೂರ್ ಒಳಗ.

ನಾವು ಈ ಚಿತ್ರದೊಳಗ ಒಬ್ಬ ಜಿಮ್ ಒಳಗ್ ಒಬ್ಬ ಬಾಡಿ ಬಿಲ್ಡ್ ಮಾಡಿ ತನ್ನ ಬಾಡಿ ತೋರ್ಸಾಕ ಅಂಥನ.

ನಾವು ಈ ಚಿತ್ರದಾಗ ಒಂದು ತೋಟ ನೋಡಕ್ ಹೊಂಟಿವಿ ಈ ತೋಟದೊಳಗ ಏನ್ ಆದವು ಗಿಡ ಆದವು --

ಅದ್ರಾಗ ಹುಲ್ ಬೀಳ್ಕೊಂಡು ಸೈಡೆಗೆಲ್ಲ ಹೂವಿನ ಗಿಡ ಅದಾವು.

ರೇಟ್ ಇಲ್ಲಾಂದ್ರೆ ಇಲ್ಲಿ ಗಿಡ ಹೂ ಆದವು ಮತ್ತ ಈ ಕಡೆ ಅಲ್ಲಿ ಇಲ್ ಎಲ್ಲ.

ಈ ರೈಲ್ವೆ ಯೆಸ್ಟ್ ಬೋಗಿಗಳು ಇರ್ತವು ರೈಲೇವೇ ಗ ಮತ್ತು ಒಂದು ಇಂಜಿನ್ ಇರ್ತಾತಿ --

ಈ ಬಸ್ ಸ್ಟಾಪ್ ಇಲ್ಲಿ ಬಹಳ ಸರಕಾರಿ ಬಸ್ ಬಂದು ನಿಂತಿರ್ತಾವು ಈ ಸರಕಾರಿ ಬಸ್ ಏನಾಗತಾವ್ ಬೇರೆ ಬೇರೆ ಉರ್ --

ಈ ಚಿತ್ರದಾಗ ನಾವು ಮ್ಯೂಸಿಕಲ್ ಇನ್ಸ್ಟ್ರುಮನೆಟ್ ಅನ್ನ ನೋಡಕ್ ಹೊಂಥಿವಿ ಈ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಒಳಗಡೆ ಒಬ್ಬ ಆವಾ --

ಈ ಕಾರು ಒಂದು ರೋಡ್ ಮೇಲೆ ನಿಂತೈತಿ ಮತ್ತು ಈ ಕಾರ್ ಮೋಸ್ಟ್ಲಿ ನಾನೋ ಕಾರ್ ಇರ್ಬಹುದು.

ಈ ಚಿತ್ರದಾಗ ನಾವು ಒಂದು ಗಿರಣಿ ನೋಡಕ್ ಕೂಂತೇವಿ ಗಿರಣಿ ಯಾದಕ್ಕ ಉಪಯೋಗ ಮಾಡ್ತಾರಾ ಅಂದ್ರ--

ಒಂದ್ ಗೋದಿ ಇದ್ರ ಗೋದಿ ಹಿಟ್ ಹಯ್ಸ್ಕೊಂಡ್ ಬರ್ತಾರಾ ಬತ್ತ ಇದ್ರ ಮಿಲ್ ಇದ್ರ ಬತ್ತದ್ದ್ದು ಅಕ್ಕಿ ಮಾಡ್ಸ್ಕೊಂಡ್ ಬರ್ತಾರಾ ಈ ರೀತಿ ಗಿರಣಿ ಉಪಯೋಗ ಮಾಡ್ಕೊಂತರ.

ಅವ್ರೆನ್ನ್ ಬೆಡ್ಕೋತಾರಲ್ಲ ಅದನ್ನ ಬೆಡ್ಕೊಂಡಿದ್ದು ಅವ್ರ್ ದೇವ್ರ್ ಪುರೈಸ್ತನಂತಂದು ಅವ್ರೇನು ನಂಬಿಕೆ ಇಟ್ಕೊಂಡಿರ್ತಾರ ಈ ರೀತಿ ನಂಬ್ಕೀ.

ಈ ಮರದ್ ಕೊಂಬೆಗಳ ಏನ್ ಮಾಡ್ಯಾರ ಅಂತ ಅಂದ್ರೆ ಏನೇನೊ ತಾಯತ ಅದೇನೋ ಕಾಟ್ಯಾರ್ ರೀ.

ದೊಡ್ಡ ಹೂವಿನ ಮಾಲೆ ಹಾಕೊಂಡು ಇವ್ರು ನ್ರತ್ಯವನ್ನು ಸಾಂಸ್ಕೃತಿಕ ನ್ರತ್ಯವನ್ನು ಮಾಡ್ತಾರಾ-

ಅದ್ಕ ಚ್ಹೋಲೋ ಚ್ಹೋಲೋ ಚ್ಹೋಲೋ ಬಣ್ಣ ಹಚ್ಚಿಟ್ಟರ ಬಣ್ಣ ಹಚ್ಚಿ ಅದನ್ನ ಒಂದು --

ಈ ಕೆಂಪು ಬಣ್ಣದ ಕಟ್ಟಡದ ಮುಂದ ಮೂರ್ ಮಂದಿ ವ್ಯಕ್ತಿಗಳು ನಡಕೊಂತ ಹೊಂಟಾರ.

ಇಲ್ಲಿ ಲೇಡೀಸ್ ಅಕ್ಷಿಸರಿಸ್ ಮತ್ತು ಪೆರ್ಸನಲೈಸ್ಡ್ ಫೋಟೋ ಗಿಫ್ಟ್ ಗಳನ್ನ--

ಸೊ ಅಂತ ಐಟಮ್ಸ್ ಗಳೆಲ್ಲ ಈ ಶಾಪ್ ಒಳಗ್ ಸಿಗ್ತಾವ್.

ಒಂದು ಚೆನ್ನಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿರ್ತಾರೆ. ಅದಕ್ಕೆ ಏನ್ ಅಂತ ಕರೀತೀವಿ ಅಂದ್ರ ನಾವು --

ಅಲ್ ಏನ್ ಮಾಡ್ತಾವ್ ಒಂದ್ ಜಾಗದಿಂದ ಮತ್ತ್ತೊಂದು ಜಾಗಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಕರ್ಕಂಡ್ ಹೋಗ್ತವು.

ಮತ್ತು ಇವತ್ತು ಕಡಿಮೆ ಬೆಲೆಯಿರತಕ್ಕಂಥ ಸುಂದರವಾದ ಗಾಡಿಗಳಿದ್ದವೆ.

ಇಂಥ ಕೆಲಸ ಅಲ್ಲ ಬಹಳ ಆಗ್ಬಿಟ್ಟವು ಅದಕ್ಕೆ ಬಿಳಿ ಕಾರ್ ಕಿನ್ನ ಏನ್ ಮಾಡ್ತಿನಿ ನೀಲಿ ಕಾರ್ ತಗೋಂಡ್ಬಿಡ್ತೇನಿ.